ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ. ಆ ತುಂಬಾ ಚೆನ್ನಾಗಿ ಕಾಣಿಸುವುದರಿಂದ

ಕಾರಂಜಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ಕೊಳದ ರೀತಿಯಲ್ಲಿ ಕಾಣ್ಸುತ್ತೆ ಇಲ್ಲಿಂದ ನೀರಿನ ಕಾರಂಜಿ

ಇದು ಆಕಾಶ ಅಕ್ಕ ಪಕ್ಕದಲ್ಲಿ ಇದೆ.

ಈ ಚಿತ್ರದಲ್ಲಿ ಇದೊಂದು ಫಂಕ್ಷನ್ ಹಾಲ್ ಆಗಿದ್ದು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಫಂಕ್ಷನ್ ಹಾಲಲ್ಲಿ ತುಂಬಾ ತುಂಬಾ ಚೇರುಗಳನ್ನು ಕೂಡ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಚೇರುಗಳನ್ನು ಕೂಡ ಇಟ್ಟಿದ್ದಾರೆ